ಹಾಗಾದರೆ ಒಳಗಡೆ ಜನಗಳು ಸಹಿತ ಕೂತಿದ್ದಾರೆ ಹಾಗು ಸುತ್ತಮುತ್ತ ಜನಗಳು ಸಹಿತ ಕೂತಿದ್ದಾರೆ .

ನಾನು ನೋಡಿದ ಹಾಗೆ ಈ ಫೋಟೋ ದಲ್ಲಿ ಇದು ಒಂದು ಕೆರೆ ಈ ಕೆರೆ ಸುತ್ತ.

ಹಾಗೆ ಪಕ್ಕದಲ್ಲೆ ವಾಟರ್ ಬೋಟಲ್ ಸಹಿತ ಇದೆ ಹಾಗೆ ನೀರು ಕಾಯಿಸುವ --

ನಾನು ನೋಡಿದ ಪ್ರಕಾರ ಈ .]

ಅದರ ಮೇಲೆ ಕೂತುಕೊಳ್ಳಬೇಕಾಗಿರೊ ಚೇರ್ ಕುರ್ಚಿ ಹಾಗೆ ಕಾಲಿಟ್ಟುಕೊಳ್ಳಲುದಕ್ಕೆ ಚೇರ್ .

ನಾನು ನೋಡಿದ ಪ್ರಕಾರ ಇದೊಂದು ಇಂಡಿಯನ್ ಪೆಟ್ರೋಲ್ ಬಂಕ್ ಹಾಗು ಇದರಲ್ಲಿ ದೊಡ್ಡದಾದ ಲೋರಿ ಯನ್ನು ನಿಂತುಕೊಂಡು ಡೀಸೆಲ್ ನ್ನು ಹಾಕಿಸುತ್ತಿದ್ದಾರೆ.

ಒಂದು ದೊಡ್ಡ ಫ್ಯಾಕ್ಟರಿಯನ್ನು ನೋಡಬಹುದು ಹಾಗೆ ಅದರ ಹಿ ಪಕ್ಕದಲ್ಲಿ ಗಿಡಗಳನ್ನು ಸಹಿತ ನೋಡಬಹುದು.

ನಾನು ನೋಡಿದ ಪ್ರಕಾರ ಈ ಫೋಟೋ ದಲಿ ಇದೊಂದು ದೇವಸ್ಥಾನ ಎಂದು ತಿಳಿದಿದ್ದೇನೆ ಹಾಗು ಇದರಲ್ಲಿ --

ಹಾಗು ಸುತ್ತಮುತ್ತ ಗಿಡಗಳು ಮನೆಗಳು ಸಹಿತ ಇದ್ದಾವೆ.

ಅದು ಗೂಡ್ಸ್ ರೈಲ್ ಅನ್ನಬಹುದು ಹಾಗೆ ಸುತ್ತಮುತ್ತಲು ಜನ ಯಾರು ಇಲ್ಲ.

ಟೇಬಲ್ ಗಳನ್ನು ಇಟ್ಟಿ ಅದರ ಮೇಲೆ ರೆಡ್ಡ್ ಕಲರ್ ರೋಸ್ ವೈಟ್ ಕಲರ್ ಎಲ್ಲೊ ಕಲರ್ ಹೂವಗಳನ್ನು ಹಾಕಿ --

ಒಂದು ಸೀರೆಯಿಂದ ಇದನ್ನು ಡೆಕೊರೇಷನ್ ನನ್ನು ಮಾಡಿದ್ದಾರೆ ಹಾಗೆ ಫ್ಲವರ್ ಇಂದಾನು ಸಹಿತ ಡೆಕೊರೇಷನ್ ನ್ನು ಮಾಡಿದ್ದಾರೆ .

ಅದರ ಪಕ್ಕದಲ್ಲೆ ಒಂದು ಗ್ರೇ ಕಲರ್ ಫ್ರಿಡ್ಜ್ ಸಹಿತ ನೋಡಬಹುದು ಅದರ ಪಕ್ಕದಲ್ಲಿ ಒಂದು ವೈಟ ಕಲರ್ --

ನಾನು ನೋಡಿದ ಪ್ರಕಾರ ಈ ಫೊಟೊ ದಲ್ಲಿ ಇದೊಂದು ಸ್ಕೂಲ್ ಎಂದು ತಿಳಿಯಬಹುದು ಹಾಗೆ ಇದರ ಮುಂದೆ ಇಲ್ಲಿ ಬೋರ್ಡ್ ಸಹಿತ ಇದೆ ಅದರ ಮೇಲೆ --

ಅದು ಸುತ್ತಮುತ್ತಲು ದೊಡ್ಡ ದೊಡ್ಡ ಅಹ್ ಆಲದ ಮರಗಳನ್ನು ನೋಡಬಹುದು.

ಅದು ಸುತ್ತಲು ದೊಡ್ಡ ಜಾಗವನ್ನು ಸಹಿತ ನೋಡಬಹುದು.

ನಾನು ನೋಡಿದ ಪ್ರಕಾರ ಜನಗಳು ಈ ಫೋಟೋ ದಲ್ಲಿ ಒಂದ್ ದೊಡ್ಡ ದೊಡ್ಡ ಡ್ರಮ್ ಗಳನ್ನು ಹಿಡಿದುಕೊಂಡು ಅದನ್ನು ಬ್ಯಾಂಡ್ ಬಾರಿಸುತಿದ್ದಾರೆ.

ಹಾಗು ಹೆಂಗಸರು ಸಹ ಇದ್ದಾರೆ ಇದರಲ್ಲಿ ಜನಗಳು ಸುತ್ತ ಮುತ್ತ ನಿಂತುಕೊಂಡು ನೋಡುತ್ತಿದ್ದಾರೆ.

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ಇದೊಂದು ಫ್ರೀಜರ್ ಫ್ರೀಜರ್ ಒಳಗಡೆ ಕೇಕ್ ಪಿಂಕ್ ಕಲರ್ ಎಲ್ಲೊ ಕಲರ್ ಕೇಕನ್ನು ನೋಡಬಹುದು ಹಾಗೆ --

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇದೊಂದು ದೊಡ್ಡದಾದ ಕಾಲುವೆಯನ್ನು ನೋಡಬಹುದು.

ನಾನು ನೋಡಿದ ಪ್ರಕಾರ ಈ ಫೋಟೋದಲ್ಲಿ ಇಲ್ಲಿ ತಾರಸಿಯನ್ನು ಮಾಡುತ್ತಿದ್ದಾರೆ.

ಇದರಲ್ಲಿ ಬೀನ್ಸ್ ಆಲೂಗಡ್ಡೆ ಇತ್ಯಾದಿ ತರಕಾರಿಗಳನ್ನು ಎಲೆಕೋಸು ಹಾಗು ಬೆಂಡೆಕಾಯಿ ಹಾಗು ದಪ್ಪ ಮೆಣಸಿನಕಾಯಿ --

ಹುಡುಗರು ಬೇರೆ ಕಡೆ ಕೂತಿದ್ದಾರೆ ಹಾಗೆ ಎಲ್ಲರು ಟೋಪಿಯನ್ನು ಧರಿಸಿದ್ದಾರೆ.

ಹಾಗೆ ಜರ್ಬಂಡೆ ಸಹಿತ ಇದೆ ಇದರಲ್ಲಿ.

ತರಕಾರಿಗಳು ಸಹಿತ ನೋಡಬಹುದು ಇದರ ರೆಡ್ ರೋಜ್ ಪಿಂಕ್ ರೋಜ್ .

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇರುವುದು ಒಂದು ದಿನಸಿ ಅಂಗಡಿ ಅನ್ನಬಹುದು. ಹಾಗೆ ಇದರಲ್ಲಿ ಬೆಳ್ಳುಳ್ಳಿ ಈರುಳ್ಳಿ --

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇದೊಂದು ದೊಡ್ಡ ಕ್ರೀಡಾಂಗಣ ಅನ್ನಬಹುದು. ಹಾಗೆ ಇದರ ಸುತ್ತ ಸುತ್ತಲೂ ಪ್ರದೇಶ --

ನಾನು ನೋಡಿದ ಹಾಗೆ ಈ ಫೋಟೋ ದಲ್ಲಿರುವುದು ಒಂದು ದೇವಸ್ಥಾನ ಅನ್ನಬಹುದು. ಇದನ್ನು ಕಲ್ಲಿನಿಂದ ಮಾಡಿದ್ದಾರೆ.

ನಾನು ನೋಡಿದ ಪ್ರಕಾರ ಈ ಫೋಟೋ ದಲ್ಲಿ ಇಲ್ಲೊಂದು ಎಸು ಸ್ಟ್ಯಾಚು ಒಂದಿದೆ. ಅದರ ಮುಂಭಾಗದಲ್ಲಿ ಒಬ್ಬ ಹುಡುಗ --

ಹಾಗೆ ಸುತ್ತ ಮುತ್ತ ಸೈಕಲ್ ಸಹಿತ ನೋಡಬಹುದು ನೀವು.

ನಾನು ನೋಡಿದ ಪ್ರಕಾರ ಇದೊಂದು ದೊಡ್ಡ ಕಂಪನಿ ಅನ್ನಬಹುದು. ಕಂಪನಿ ತುಂಬ ದೊಡ್ಡದಾಗಿದೆ.